ಶಿಕ್ಶಕರು ಒಬ್ಬರಿಗೆ ಪಾಠ ಮಾಡುತ್ತಿರುವಾಗ ಮಕ್ಕಳು ತರ್ಲೆ ತುಂಟಾಟ ಆಡುತ್ತಿದ್ದಾರೆ ಹಾಗು ಶಿಕ್ಷಕರು--

ಮತ್ತು ಪಕ್ಕದಲ್ಲಿಯೇ ಏ.ಟಿ.ಎಂ ಸಹ ಕೂಡ ಇದೆ ಮತ್ತು ಅದರ ಪಕ್ಕದಲ್ಲಿಯೇ ಇಬ್ಬರು ವ್ಯಕ್ತಿಗಳು ಇದ್ದಾರೆ.

ಪಕ್ಕದಲ್ಲಿಯೇ ಮನೆಗಳು ಸಹ ಇವೆ ಮನೆಗ ಹಲವು ಮನೆಗಳು ಕಟ್ಟಲ್ಪಟಿವೆ ಇನ್ನು ಹಲವ ಹಲವು ಮನೆಗಳು ಕಟ್ಟಲ್ಪಡುತ್ತಿವೆ ಹಾಗು ರಸ್ತೆಯ ಎದುರುಗಡೆ ಒಂದು ಕಾರ್ ಇದೆ.

ಇದು ಒಂದು ದೇವಸ್ಥಾನವಿದೆ ಇದು ಕಲ್ಲಿನಿಂದ ಕಟ್ಟಲ್ಪಟ್ಟಿರುವಂತಹ ದೇವಸ್ಥಾನವಾಗಿದೆ.